ಬಟ್ಟಿಗಳು ಕೂಡ ಹಚ್ಚಿದ್ದಾರೆ ಮತ್ತು ಇಲ್ಲಿ ಬಹಳಷ್ಟು ಲೈಟುಗಳಿವೆ.

ಇದು ಒಂದು ಅಂಗಡಿ ಅಂಗಡಿ ಹೆಸರು ಸರಸ್ವ ತಿ ಹಾರ್ಮೋನಿಯಂ ಅಂತ ಇದೆ.

ಮತ್ತು ಇಲ್ಲಿ ಬಹಳಷ್ಟು ವಿವಿಧ ಪ್ರಕಾರ ಲೈಟ್ ಕೂಡ ಹಚ್ಚಿದ್ದಾರೆ.

ಮೋಟಾರ್ ಸೈಕಲ್ ವೀಲ್ ಅಲಾಟ್ಮೆಂಟ್ ಸರ್ವಿಸ್ ಅಂತ ಮೇಲ್ಗಡೆ ಬಹಳಷ್ಟು ಪೋಸ್ಟರ್ ಗಳು ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಬಹಳಷ್ಟು ಸಾಮಗ್ರಿಗಳು ಇಕ್ಕಿದ್ದಾರೆ ಹೊರಗಡೆ--

ಆಶೋಕ ಬೋರ್ಡಿಂಗ ಲೋಡಿಂಗ್ ಅಂಡ್ ಅಟ್ಯಾಕ ಬಾರ್ ಅಂತ ಅಂಗಡಿ ಹೆಸರು.

ಮತ್ತು ಇಲ್ಲಿ ಒಂದು ಬೈಸೈಕಲ್ ಕೂಡ ಇದೆ.

ಇಲ್ಲಿ ಬಹಳಷ್ಟು ಕರೆಂಟಿನ ವಯರ್ಸ್ ಕೂಡ ಇದೆ.

ಆಸ್ಪತ್ರೆ ಹೊರಗಡೆ ಒಂದು ಗಿಡ ಕೂಡ ಇದೆ ಮತ್ತು ಇಲ್ಲಿ ಒಂದು ಕರೆಂಟಿನ ಕಂಬ ಕೂಡ ಇದೆ.

ಇಲ್ಲಿ ಎರಡು ದುಖೇತಗಳಿವೆ ಮತ್ತು ಇಲ್ಲಿ ಒಂದು ಫರ್ನಿಚರ್ ಒಳಗಡೆ ಬಹಳಷ್ಟು ನೀರಿನ ಬಾಟಲ್ ಕೂಡ ಇಕ್ಕಿದ್ದಾರೆ.

ಇದು ಒಂದು ಸಾರ್ವಜನಿಕ ಸ್ಥಳ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಸುತ್ತ ಮುತ್ತಗಳು ಮನೆಗಳಿವೆ.

ಮತ್ತು ಇಲ್ಲಿ ಆಟ ಸಾಮಾನು ಕೂಡ ಇದೆ.